ಈ ಇದನ್ನ ನೋಡಿದ್ರೆ ಏನ್ ಅಗತ್ ಪ ಅಂದ್ರೆ ಅಲ್ಲೇ ಇಲ್ಲೇ ಯೇನಾ ಅಂದ್ರೆ ಜನ ನಿಂಥಂಕೊಂತರ ಆಮೇಲೆ ಇಲ್ಲಿ ನೋಡೋದು ನಾವು --

ಎಲ್ಲ ಇರ್ತಿದ್ರು ಆಮೇಲೆ ಹೊರಗಡೆ ಎಲ್ಲ ಏನಪಾ ಅಂದ್ರೆ ಸೈನಿಕರು ಕಾವಲು ಇರ್ತಿದ್ರು ಇದೇನಪ್ಪ ಅಂದ್ರೆ--

ಆಮೇಲೆ ಏನಪ್ಪಾ ಅಂದ್ರೆ ಡಿಸಿ ಆಫೀಸ್ ಬೆಳಗಾಂ ಇರ್ಬೋದು ಇಥರ ಆಫೀಸ್ ಗಳು ಏನಪ ಅಂತ ಅಂದ್ರ ನೆನಪ್ ಆಗ್ತವು ಇಲ್ಲಲ್ಲ ಎನಪ ಅಂತ ಅಂದ್ರೆ ಇಲ್ಲಿ --

ನಾಗರಿಕರಿಗೆ ಏನ್ ಮಾಡ್ತರ್ ಅಪ ಅಂದ್ರೆ ಸಹಾಯ ಮಾಡ್ತರ್ ಇಲ್ಲೆಲ್ಲಾ ಒಂದು ಆಫೀಸ್ ಇದ್ದಂಗ ಆಯ್ತಿ.

ಯಾಕಂದ್ರೆ ಎಲ್ಲರಿಗೂ ಇವ್ರೆನ್ ಮಾಡಿರಪ್ಪಾ ಅಂದ್ರೆ ಫ್ರೀ ಬಸ್ ಅಂತ ಬಿಟ್ಟರೆ ಅಂದ್ರೆ ನಾವೇನು ದುಡ್ ಕೊಟ್ಟು ಇಲ್ಲಿ ಬಸ್ನಾಗ ಅಡ್ಯಡವಂತ ಅವಶ್ಯಕತೆ ಏನು ಇಲ್ಲ ನಾವು ಫ್ರೀ ಆಗಿನ್ನೂ ನೋಡಬಹುದು --

ಅಡ್ಡಾಡಬಹುದು ಇದೇನಪ್ಪ ಅಂದ್ರೆ ಬಡ ಮಹಿಳೆಯರಿಗೆ ಬಹಳ ಸಹಾಯ ಆಗೇತಿ ಬಟ್ ಆದ್ರೆ ಇದನ್ನ ಮ ಸ್ವಲ್ಪ ಜನ--

ಮತ್ತೆ ಎತ್ತುಗಳನ್ನಸ್ನಾನ ಮಾಡೋಕ್ ಬಳಸಬಹುದು ಮತ್ತ ಸ್ವೀಮಿಂಗ್ಗಳಿಗೂ ಬಳಸ್ಥರ.

ಅದ್ರ ಆವಾಗಿನ ಕಾಲದಲ್ಲಿ ಯಾವದೇ ತರದ ಇಲೆಕ್ಟ್ರಾನಿಕ್ ವಸ್ತುಗಳು ಇರ್ತಿರ್ಲಿಲ್ಲ ಬಟ್ ಮನುಷ್ಯ ಏನಪ್ಪಾ ಅಂದ್ರೆ ಶಿಲ್ಪಿನೆ --

ಮಾಡಿರ್ತಾರೆ ಬೇಕ ಏನ್ ಅಂತ ಅಂದ್ರು ನೇಚರ್ ಒಳಗು ಸಹ ಏನಪ್ಪಾ ಜಿಮ್ಮಿನ ಆಕ್ಟಿವಿಟಿಎಸ್ನ ಮಾಡಬಹುದು ಆಮ್ಯಾಲ ಏನಪ ಅಂದ್ರ ಬೇಜಾರದ್ರ ಹೋಗಿ ಪ್ರೆಂಡ್ಸ್ ಜೋಡಿ ಮಾಡಕಿಂತ ಕುತ್ಕೋಬಹುದು.

ಕಟ್ಟಿಸ್ತಾ ಇರ್ತಿದ್ರು ಈ ತರ ಒಂದು ಕಟ್ಟಡವನ್ನ ಅವರು ಕಟ್ಟಿಸ್ತಾ ಇರ್ತಿದ್ರು ರಾಜರು ತಮ್ಮ ಒಂದು ಖುಷಿಗೋಸ್ಕರ ತಮ್ಮ ಒಂದು ಅನುಕೂಲಕ--

ಅಷ್ಟ ಎಲ್ಲೊ ರೇರ್ ಯೆನಾಪ್ಪ್ಪ ಅಂತ ಅಂದ್ರೆ ಹಾಕ್ತಯಿರ್ತಾರ ಈ ತರ ಏನಪ್ಪಾ ಬಟ್ಟಗಳು ಕಾಮನ್ ಪಿಪಲ್ಸ್ ಗು ಅವೈಲಬಲ್ ಆಗ್ಬೇಕು.

ಇಡೀ ವಾರ ಏನ್ಪ್ಪಾ ಅಂದ್ರೆ ನಮಗ್ ಯಾವಾಗ್ ಬೇಕು ಅವಾಗ ಓಪನ್ ಇರ್ತವು ನಮಗ ಯೆಸ್ಟ್ ಹೊತಿಗೆ ಬೇಕು ಅಸ್ಟೊತ್ತಿಗೆ ಅಮೌಂಟ್ ಅನ್ನು ತಕ್ಕೋಬಹುದು ಇದರಿಂದ ಏನಪ--

ಮೋಡಗಳು ಎಷ್ಟು ಚೆಂದ ಏನಪಾ ಅಂದ್ರೆ ಕವಿದವು ನೋಡ್ರಿ ಎಷ್ಟು ನೀಲಿಯಾಗಿ ಕಾಣಿಸ್ತಾ ಇದೆ.

ಇಲ್ಲಿ ನೋಡಿ ಈದ್ ಹೋಟೆಲ್ ಏನ್ ಅಗತ್ ಅಪ ಅಂದ್ರೆ ಒಬ್ಬ ಮನುಷ್ಯ ಅದರ ಆಮೇಲೆ ಏನಪಾ ಅಂತಂದ್ರೆ ವೆಹಿಕಲ್ಸ್ ಅಯ್ತಿ ಇಲ್ಲಿ ಏನಪ್ಪಾ ಅಂತ ಅಂದ್ರೆ --

ಈಗ ಇದನ್ನು ನೋಡ್ಬಿಟ್ಟು ನಮಗೆ ಏನ್ ಆಗೇತಿ ಅಂದ್ರೆ ನಮಗೆ ಜಿಮ್ ನೆನಪ್ ಆಗತೈತಿ ಈಗಿನ ಕಾಲದ್ ಹುಡುಗ್ರು ಎಲ್ಲ ಏನ್ ಮಾಡ್ತರಪ ಅಂದ್ರೆ--

ಮನೆಯೊಳಗೇ ತಂದೆ ತಾಯಿಗೆ ಸಹಾಯ ಅದ್ರ ತಮ್ ಬೊಡಿ ಗೂ ಏನ್ ಆಗ್ತಾಯ್ತ್ನಿ ವರ್ಕ್ ಔಟ್ ಆದಂಗ್ ಆಗತೈತಿ.

ಮಾಡಿರ್ತಾರ. ಈ ತರ ಏನಪ್ಪಾ ಅಂದ್ರ ಊರಿಗ ಒಂದೊಂದು ಮಾಡಿದ್ರ ಸ್ವಲ್ಪ ಬಡೂರ್ ಮಂದಿಗ್ ಏನಾಕೇತಿ ಹೆಲ್ಪ್ ಆಕ್ಕೆತಿ.

ಅಂದ್ರೆ ಬೇರ್ ಬೇರೆ ಪೀಪಲ್ಸ್ ಯಾವ ತರ ಇನ್ ಯುಟಿಲೈಜ್

ಇವು ಏನ್ ಮಾಡ್ತರ್ ತಮ್ಮ ಪ್ರದೇಶವನ್ನು ಒಂದು ಕಾಪಾಡಿಕೊಳಲು ಏನ್ ಮಾಡ್ತಿದ್ರು ಈತರದ ಕೋಟೆಗಳನ್ನು ಮಾಡ್ತಾ ಇದ್ರೂ -

ಒಳಗಡೆ ಅಸ್ತೇನಪ್ಪ ಅಂತ ಅಂದ್ರೆ ಲೈಟಿಂಗ್ಸ್ ಇತ್ತು ನಾವ್ ಇರುವಂಥ ಹಾಸ್ಟೆಲ್ ಸಹ ಏನಪ್ಪಾ ಅಂದ್ರೆ ಈಗ ಇತ್ತು ಇಲ್ಲಿ ಮ್ಯಾಗ ತುದಿಗ ಏನಪ್ಪಾ ಅಂದ್ರೆ ಲೈಟ್ ಐತಿ ಆಮ್ಯಾಲೆ ಇಲ್ಲಿ ಎದುರುಗಡೆ--

ಗಿಡ ಮರಗಳು ಏನಪ್ಪಾ ಅಂದ್ರೆ ಆದವು ಒಳಗಡೆ ಏನ್ ಅಯ್ಥಪ್ಪ ಅಂದ್ರೆ ಲೈಟಿಂಗ್ಸ್ ಅಯ್ತಿ ಬಟ್ ಇದೇನಪ ಅಂತ ಅಂದ್ರ ದೊಡ್ಡ ಬಿಲ್ಡಿಂಗ್ ಅಂತ್ರ ಸಹ--

ರಿಪೈರಿ ಮಾಡುವುದು ಆ ಅಂತರ ಏನ್ ಮಾಡ್ತಾವ್ ಅಪ ಅಂದ್ರೆ ಬಲ್ಡ್ ಅಥವಾ ಕಟ್ಟಡಗಳು ಏನ್ ಮಾಡ್ತವೆ ಇರ್ತವು ಇವೇನಪ್ಪಾ ಅಂತ ಅಂದ್ರೆ--

ಕರೀತಾ ಇದ್ವಿ ಇಲ್ಲೆಲ್ಲಾ ಏನ್ಮಾಡ್ತಾರಪ್ಪ ಅಂದ್ರೆ ಫ್ಯಾಂಕ್ಷನ್ ಏನಾದ್ರು ಇದ್ರೆ ಅವ್ರೇಲ್ಲ ಏನ್ ಮಾಡ್ತಾರೆ ಈಗ ಕುಂದ್ರಿಸ್ತಾರೆ ಈಗ ದೊಡ್ಡ ದೊಡ್ಡ ಅಥಿತಿಗಳಿಗೆಲ್ಲ ಏನ್ಮಾಡ್ತಾರಪ ಅಂದ್ರೆ--

ಇಂಥದ ಚೇರ್ ಗಳನ್ನ ಏನ್ ಮಾಡ್ತಾರೆ ತಂದಿರ್ತಾರ ಇವೆಲ್ಲ ಏನಪ್ಪಾ ಅಂತ ಅಂದ್ರೆ ತೀರಾ ದೊಡ್ಡ ದೊಡ್ಡ ಶ್ರೀಮಂತರು ಆಗಿಬಿಟ್ಟರ ಜನ.

ಅಲ್ಲೆನಪ್ಪ ಅಂತ ಅಂದ್ರೆ ನಾವು ಲೈಬ್ರೆರಿ ಹೋಗಿ ಇದು ಎಷ್ಟು ಕ್ಲೀನ್ ಆಗೇತಿ ನಾವು ಅಲಿ ಹೋಗಿ ಬುಕ್ಸ್ ಅನ್ನು ತಗೊಂಡು ಬುಕ್ ಗಳನ್ನ ಎನ್ ಮಾಡ್ತಿದ್ವಿ ಓದ್ತಿದ್ವಿ.

ಒಳ್ಳೊಳ್ಳೆ ನಾಲೆಜ್ ಏನ್ ಮಾಡತೈತ್ ಅಪ ಅಂದ್ರೆ ಬರ್ತಾ ಇತ್ತು ಈ ತರದ ನಾಲೆಜ್ ಏನಪ್ಪಾ ಅಂತಂದ್ರೆ ಬೆಳೆಸಿಕೊಬೇಕು ಬೇರೆ ಬೇರೆ ತರದ ಬುಕ್ಸ್ ಗಳನ್ನೂ ಓದಿ.

ಇದೇನಪ್ಪ ಅಂತ ಅಂದ್ರೆ ಇದು ಒಬ್ಬ ಸ್ವಾಮೀಜಿಯ ಮೂರ್ತಿ ಅಯ್ತಿ ಇಲ್ಲಿ ಹೂವಿನ ಒಳಗೆ ಡೆಕೋ --

ಡೆಕೋರೇಷನ್ ಅನ್ನ ಮಾಡ್ಯಾರ ಇಲ್ಲೊಂದು ಲೈಟಿಂಗ್ಸ್ ಅಯ್ತಿ ಹಿಂದ ಗಿಡಗಳು ಅದಾವು --